ಮತ್ತೆ ಅದರ ಹಿಂದೆ ನಾವು ವಿದ್ಯುತ್ ಕಂಬಗಳನ್ನೂ ಮತ್ತೆ ಮಣ್ಣನ್ನು ನಾವು ಕಾಣಸಿಗಬಹುದಾಗಿದೆ.

ಆ ಜಿಂಕೆಯು ಕಂದು ಬಣ್ಣದಿಂದ ಕೂಡಿದೆ ತನ್ನ ಅಗಲವಾದ ಕಿವಿಯನ್ನು ಹೊಂದಿದೆ ಮತ್ತು ಸುಂದರವಾದ ಮೂಗನ್ನು ಹೊಂದಿದೆ ಅದರ ಕಣ್ಣು ತುಂಬಾ ಆಕರ್ಷವಾಗಿ ಕಾಣುತ್ತಿದೆ.

ಇದು ಒಂದು ಮೃಗಾಲಯ ದೃಶ್ಯವಾಗಿದೆ. ಈ ಮೃಗಾಲಯದಲ್ಲಿ ನಾವು ಮೂರು ಆಮೆಗಳನ್ನು ಕಾಣಬಹುದು. ಒಂದು ಆಮೆ ನೀರಿನಿಂದ ನೆಲದ ಕಡೆ ಬರುತ್ತಿದೆ ಇನ್ನೊಂದು ಆಮೆ ನೆಲದಿಂದ ನೀರಿನ ಕಡೆ ಹೋಗು--

ಏಳು ಚೇರು ಏಳು ಬಿಳಿ ಚೇರ ನ್ನು ನಾವು ಕಾಣಬಹುದು ಉಳಿದವೆಲ್ಲ ಮಾಮೂಲಿ ಚೇರು ಗಳು ಈ ಹಾಲಿ ನಲ್ಲಿ ಸಾವಿರಾರು ಲೈಟ್ಗ ಳಿವೆ ಮತ್ತು ಒಂದು ದೊಡ್ಡ ದೀಪವಿದೆ.

ಈ ಚಿತ್ರವು ಒಂದು ಅಂಗಡಿ ದ್ರಶ್ಯವಾಗಿದೆ. ಈ ಅಂಗಡಿಯಲ್ಲಿ ನಾವು ದೇವ್ರ ಫೋಟೋ ಹಾಗು ದೇವ್ರ ಪುಸ್ತಕ ಕಾಣಬಹುದು ಮತ್ತು ಒಂದು ಚೇರ್ ಹೊಂದಿದೆ.

ಈ ಚಿತ್ರದಲ್ಲಿ ನಾವು ಜೋಳದ ಎಲೆಯಾದ ಅಹ್ ಬೆಳೆಯನ್ನು ನಾವು ಕಾಣಸಿಗಬಹುದು.